ಇಲ್ಲಿಕೆಲವೊಂದು ರೋಡ್ ಗಳು ಕಾಣಿಸ್ತಾ ಇದೆ ಪಾರ್ಕಲ್ಲಿ ಮತ್ತೆ ರೋಡ್ ಗಳು ಕಾಣಿಸ್ತಾ ಇದೆ ಮತ್ತೆ ಗಿಡಗಳೆಲ್ಲ ಕಾಣಿಸ್ತಾ ಇದಾವೆ ಆಮೇಲೆ ಇಲ್ಲಿ ಒಂದು ಪಾರ್ಕ್ ಗಳು

ಒಂದು ರೋಡು ಇದೆ. ಒಂದು ರೋಡ ಮಧ್ಯದಲ್ಲಿ ಒಂದು ಕಾಂಪೌಂಡ್ ಅನ್ನ ಕಟ್ಟಿದ್ದಾರೆ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ. ಗಿಡ ಮರಗಳ ಎಲ್ಲ ಬೆಳೆದಿದಾವೆ. ಮತ್ತೆ ಒಂದ್ ಗೇಟ್ ಕೂಡ ಇದೆ ಇಲ್ಲಿ. ಮತ್ತೆ ಇಲ್ಲಿ ಒಂದು ಅಹ್ ಇದ್ ಕೂಡ ಕಾರ್ ಗಳನ್ನ ಕೂಡಾ ಪಾರ್ಕ್ ಮಾಡಿದ್ದಾರೆ .